ಇದು ನೋಡಲು ಸುಂದರವಾಗಿದೆ ಮತ್ತು ಪ್ಲೇಟ್ ಗಳು ಮತ್ತೆ ಆಹಾರ ಕೂಡ ಚೆನ್ನಾಗಿ ಮಾಡಿದ್ --

ಈ ಚಿತ್ರದ್ಲಲಿ ನಮಗೆ ಒಂದು ನಗರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವ ಒಂದು --

ಪುಟ್ಟ ಮಕ್ಕಳು ತಿನ್ನುವ ಕುರುಕುರೆ ಪ್ಯಾಕೆಟ್ಗಳು ಕಾಣಿಸುತ್ತಿದೆ ಮತ್ತು ಯದುನೋಡಲು ತುಂಬಾನೇ ಚಿಕ್ಕದಾಗಿದೆ.

ಹೊರಗಡೆ ಒಂದು ವೊಡಾಫೋನ್ ಫೈವ್ ಜಿ ಅಂತ ಬರೆದಿರುವ ಒಂದು ಬೋರ್ಡ್ ಅನ್ನು ಹಾಕಿದರೆ .

ಮೂರ್ತಿಯು ಕಾಣಿಸುತ್ತಿದೆ. ಇದು ಬಿಳಿ ಬಣ್ಣವನ್ನು ಹೊಂದಿದೆ. ಇದು ನೋಡಲು ತುಂಬಾನೇ ಸುಂದರವಾಗಿದೆ. ಇದು --

ಹಲವಾರು ಮತ್ತು ಬದನೇಕಾಯಿ ಇನ್ನು ಹಲವಾರು ಪ್ರತಿನಿತ್ಯ ಬಳಸುವ ಆಹಾರಗಳು ಕಾಣಿಸುತ್ತಿವೆ ಇವು ತರಕಾರಿಗಳು ಆಗಿವೆ ಇವು ನೋಡಲು ಸುಂದರವಾಗಿವೆ.

ಅಲ್ಲದೆ ಅಲ್ಲಿ ಇಬ್ಬರು ಹುಡುಗಿಯರು ಸಹ ಕಾಣಿಸುತ್ತಿದ್ದಾರೆ ನೋಡಲು ತುಂಬಾ ಚೆನ್ನಗ್ವೆ ನೀರು .

ಇದು ಒಂದು ಯಾವುದೊ ಅಕ್ಕಿ ಬಿಲ್ಲಿನ ‌ ತರ ನಮಗೆ ಕಾಣಿಸುತ್ತದೆ.

ಇವು ಕಂಡು ಭರುತ್ತವೆ ಇವು ನೋಡಲು ತುಂಬಾ ಹಚ್ಚ ಹಸಿರಾಗಿದೆ ದೊಡ್ಡ ದೊಡ್ಡ ಗಿಡ ಮರಗಳನ್ನು ಈ ಪಾರ್ಕ್ ಹೊಂದಿದೆ ಇದು ಒಂದು --

ಹೋಟೆಲ್ ಆಗಿದೆ ಇದು ನೋಡಲು ತುಂಬಾ ಐಷಾರಾಮಿಯಾಗಿದೆ ಮತ್ತು ತುಂಬಾನೇ ದೊಡ್ಡದಾಗದೆ ಮತ್ತು ಇದರ ಒಳಗಡೆ --

ನಾವು ಕಾಣಬಹುದಾಗಿದೆ ಅಲ್ಲದೆ ಹಿಂದೆ ಗೋಡೆಯ ತರ ಬರುವಂತೆ ನಿರ್ಮಿಸಿದ್ದಾರೆ .

ಇಲ್ಲಿ ನಮಗೆ ಒಂದು ಯೇಸು ಕ್ರಿಸ್ತನ ಅನುಯಾಯಿಗಳ ಒಂದು ದೇವಸ್ಥಾನ ಅಥವಾ --

ಚರ್ಚಿ ನ ತರ ನನಗೆ ಕಾಣಿಸುತ್ತಿದೆ ಈ ಚರ್ಚ್ ಏನಿದೆ ನೋಡಲು ತುಂಬಾ ಸುಂದರವಾಗಿದೆ.

ಈ ಚಿತ್ರದ್ಲಲಿ ನಮಗೆ ಒಂದು ಸರಕಾರಿ ಶಾಲೆಯು ಹಚ್ಚ ಹಸಿರಾಗಿ ಇರುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ --

ಸುಂದರವಾಗಿದೆ ಮತ್ತು ಇಲ್ಲಿ ವಾಹನಗಳು ನಿಂತಿರುವುದು ಕಾಣಿಸುತ್ತದೆ .

ಇದು ನೋಡಲು ದೊಡ್ಡದಾಗಿದೆ ಮತ್ತು ಇದು ಈಗ ತಾನೇ ನಡೆದ --

ದನ್ನು ಕಟ್ಟಿಸಲು ತುಂಬಾ ವೆಚ್ಚದಾಯಕ ಆಗಿರುತ್ತದೆ ಅಲ್ಲದೆ ಈಗ ಸಹ ಗಟ್ಟಿಯಾಗಿ ನಿಂತಿರಿವುದು ಚೆನ್ನಾಗಿದೇ.

ಪಾರ್ಕ್ ನ ತರ ನಮಗೆ ಕಾಣಿಸುತ್ತದೆ ದೂರದಲ್ಲಿ. ಅಲ್ಲದೆ ಇಲ್ಲಿ ಹತ್ತಿರದಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು --

ಇಲ್ಲಿ ನಮಗೆ ಒಂದು ದೊಡ್ಡದಾದ ಆಟದ ಮೈದಾನವು ಕಾಣಿಸುತ್ತದೆ ಅಮ್ತ್ತು ಇಲ್ಲಿ ನೋಡಲು ತುಂಬಾ ಜನ ಬಂದಿದ್ದಾರೆ ಮತ್ತು --

ಈ ಚಿತ್ರದ್ಲಲಿ ನಮಗೆ ಒಂದು ಬ್ರಹತ್ ಆಕಾರದ ಒಂದು ಕಾಂಕಾರ್ ಅನ್ನು ಕಳಸ್ ಕಳಸಲು --

ಅಲ್ಲದೆ ಈ ವಾಹನವು ತುಂಬಾ ದೊಡ್ಡದಾಗಿದೆ ಮತ್ತು ಇದು ದೊಡ್ಡ ದೊಡ್ಡ ಅಹ್ --

ಪಾರ್ಕಿ ನಲ್ಲಿ ತೆಗೆದ ಚಿತ್ರವಾಗದೆ ಈ ಪಾರ್ಕಿ ನ ವೈಶಿಷ್ಟ್ಯತೆ ಏನೆಂದರೆ --